ಇದನ್ನು ಅತಿ ಹೆಚ್ಚು ಜನರು ಆಕರ್ಷಣೆಯಾಗೀ ಪಡುವಂತಹ ಒಂದು ಹೊಸ ಪಕ್ಷಿ ಯಾದೆ ಇಲ್ಲಿ ಹಲವಾರು ಜನ ಇಷ್ಟ ಪಡುವಂತಾ ಒಂದೂ ಇದಾಗಿದೆ.

ಈ ಸ್ಥಳದಲ್ಲಿ ಹಲವಾರು ಜನರು ಒಂದು ಸುಂದರ ವಾಗಿರುವಂತಹ ಒಂದು ಅದ್ಬುತ ಅಂತಾನೆ ಹೇಳ್ತಿವಿ. ಇದನ್ನು ಕೆಲವಾರು ಜನರು ದಿನನಿತ್ಯದಲ್ಲಿ ಕೆಲಸ ಹಾಗು ತಮ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಬರುವಂತಹ ಒಂದು ಸುಂದರ --

ಸುಂದರವಾಗಿರುವ ಡ್ಯಾನ್ಸ್ ಕ್ಲಾಸ್ ಈ ಡ್ಯಾನ್ಸ್ ಕ್ಲಾಸಿನಲ್ಲಿ ಹಲವಾರು ಜನರು ಡ್ಯಾನ್ಸ್ ಮಾಡುತ್ತಿರುವುದನ್ನು ಕಾಣುತ್ತೀವಿ. ಅತಿ ಹೆಚ್ಚು ಜನ್ರು ಡ್ಯಾನ್ಸ್ ಮಾಡುವಂತ ಮಾಡುವುದನ್ನು ನಾವು ಕಾಣಬಹುದಾಗಿದೆ. ಅತಿಹೆಚ್ಚು ಜನ ಪಡೆದಿರುವಂತಹ ಒಂದು ಡ್ಯಾನ್ಸ್ ಕ್ಲಾಸನ್ನು ಇಲ್ಲಿ ನಾವು ಮಾಡ್ಬಹುದು.

ಹಲವಾರು ಶಾಲೆಗಳನ್ನ ಪೂಜೆಗಳನ್ನು ಮಾಡುವುದನ್ನು ನಾವು ಕಾಣಬಹದು ಮತ್ತೆ ಅತಿ ಹೆಚ್ಚು ಅದ್ಬುತವಾಗಿರುವಂತಹ ಒಂದು ಅಹ್ ದೇವಸ್ಥಾನದಲ್ಲಿ ಇಲ್ಲಿ ಪೂಜೆ ಮಾಡುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.

ಇದು ಒಂದು ಸುಂದರವಾಗಿರುವಂತಹ ಒಂದು ಗಿಡಮರಗಳಿಗೆ ನೀರು ಹಾಕುತ್ತಿರುವ ಒಂದು ದೃಶ್ಯವನ್ನು ನೋಡಬಹುದಾಗಿದೆ. ಇಲ್ಲಿ ಎಲ್ಲಾ ತರದ ಗಿಡಮರಗಳಿಗೂ ನೀರು ಹಾಕುತ್ತಿರುವುದನ್ನು ನಾವು ನೋಡಬಹುದಾಗಿದೆ.